ಈ ಒಂದು ಚಿತ್ರದಲ್ಲಿ ಬಾಬಿ ವೈನ್ಸ್ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಎಂದು ಬರೆಯಲಾಗಿದೆ ಮ--

ಮತ್ತು ಇಲ್ಲಿ ಸಣ್ಣ ಪುಟ್ಟ ಗಿಡಗಳು ಮತ್ತು ಒಂದಿಷ್ಟು ಕಲ್ಲಗಳಿಂದ ಮೆಟ್ಟಿಲುಗಳು ಆಗಿರುವುದು ಸ್ಪಷ್ಟವಾಗಿ ಕಾಣಬಹುದು.

ಈ ಒಂದು ಚಿತ್ರದಲ್ಲಿ ಒಂದು ವಿಶಾಲವಾದ ಕೆರೆ ಇದೆ ಮತ್ತು ಅದರ ದಡದಲ್ಲಿ ಒಂದು ಸಣ್ಣ ಮನೆ ಕಾಣಿಸುತ್ತಿದೆ ಮತ್ --

ಮತ್ತು ಇಲ್ಲಿ ಹಲವಾರು ಸ್ನೇಹಿತರ ಫೋಟೋ ಗಳನ್ನು ನಾವು ಈ ಗೋಡೆಯ ಮೇಲೆ ಇರುವ ಚಿತ್ರಗಳಲ್ಲಿ ಕಾಣಬಹುದಾಗಿದೆ.

ಈ ಗೊಬ್ಬರದ ಮೇಲುಗಡೆ ಒಬ್ಬ ವ್ಯಕ್ತಿ ಹಿಂಭಾಗದಲ್ಲಿ ನಿಂತಿದ್ದಾನೆ.

ಇಲ್ಲಿ ಡಾಕ್ಟರ್ ಕೂರುವ ಕುರ್ಚಿ ಇದೆ ಹಾಗೆ ಟೇಬಲ್ ಮೇಲೆ ವಾಟರ್ ಬಾಟಲ್ ಇದೆ.

ಹಾಗೂ ಇದರ ಗೋಡೆಗಳಿಗೆ ಟೈಲ್ಸ್ ಕಲ್ಲುಗಳನ್ನು ಹೊಂದಿಸಲಾಗಿದೆ ಮತ್--

ಇಲ್ಲಿ ಒಂದಿಷ್ಟು ಇಂಜಿನ್ ಗಳಿವೆ ಇಲ್ಲಿ ಕಲ್ಲಿನ ಕಳ್ ಒಂದು ಕಬ್ಬಿಣದ ಕಂಬಗಳು ಮತ್ತು ಒಂದು ಟ್ರಿಷರಿಯನ್ನು --

ಇಲ್ಲಿ ವ್ಯಕ್ತಿಗಳು ವ್ಯಾಯಾಮವನ್ನು ಮಾಡುತ್ತಿದ್ದಾರೆ ಮೇಲ್ಭಾಗದಲ್ಲಿ ಲೈಟ್ ಗಳಿವೆ.

ಇಲ್ಲಿ ಒಂದು ಬೈಕ್ ನಿಂತಿದೆ ಇದ--

ಮತ್ತು ಈ ಮನೆಗೆ ಬಿಳಿ ಮತ್ತು ಕಪ್ಪು ಬಣ್ಣವನ್ನು ಬಳೆಯಲಾಗಿ--

ಮತ್ತು ಗೋಡೆಯ ಮೇಲ್ಭಾಗದಲ್ಲಿ ಆಂಜನೇಯ ಶ್ರೀ ಫೋಟೋ ವನ್ನು ಕಾಣಬಹುದು ಮತ್ತು ಇಲ್ಲಿ ಒಂದು ಲೈಟ್ ಇದೆ.

ಗೋಡೆಯ ಮೇಲ್ಭಾಗದಲ್ಲಿ ದೇವರ ಫೋಟೋ ಇಲ್ಲಿ ಮಾ ಮಹಡಿಯಲ್ಲಿ ಇಟ್ಟಿ ಇಡಲಾಗಿದೆ ಮತ್ತು ಅದಕ್ಕೆ ಹೂವಿನ ಹಾರವನ್ನು ಹಾಕಲಾಗಿದೆ.

ಮತ್ತು ಇವನು ಒಂದಿಷ್ಟು ಗ್ಲಾಸ್ ಗಳನ್ನು ಹೊಂದಿದ್ದಾನೆ.

ಇದರ ಮುಂಭಾಗದಲ್ಲಿ ಒಂದು ದೊಡ್ಡದಾದ ಕೋಣೆಯು ಕಾಣಿಸುತ್ತಿದೆ.

ಮತ್ತು ಇಲ್ಲಿ ಮುಂಭಾಗದಲ್ಲಿ ಹಲವಾರು ವಾಹನಗಳು ಓಡಾಡುತ್ತಿವೆ.

ಮತ್ತು ಒಂದಿಷ್ಟು ಆಹಾರ ದಿನಸಿಗಳು ಮ್ಯಾಗಿ ನೂಡಲ್ಸ್ ಮತ್ತು ಟೀ ಪುಡಿ ಸಾಬೂನ್ ಮತ್ತು ರಿನ್ ಇನ್ನೂ ಮುಂತಾದ ವಸ್ತುಗಳು ಕೂಡ ಈ ಅಂಗಡಿಯಲ್ಲಿ ದ --